ಕಾಯ್ ಕಾಯ್ ಚೆನ್ನಾಗ್ ಬರೋವಾಗ ಸಿಗ್ಲಿಲ್ಲ ಸರಿಯಾಗಿ. ಹೌದ ಅದೆ ಕಾಯ್ First ಒಂದು. Three Times ಕಿಳದ್ಮೇಲೆ ಕಾಯ್ ಜಾಸ್ತಿ ಆಗ್ ಬಿಡ್ತೈತೆ.

Five Times ಆದ್ಮೇಲೆ ನಮಗೇನು Rate ಸಿಗ್ಲಿಲ್ಲ ಆದರು ಅದದ್ಮೇಲೆ ಸಿಕ್ತು ಒಂದು last ಇನೇನ್ ನಾಲಕ್ time ಕಿಲೋವಾಗ ಸಿಕ್ತು rate .

Rate ಒಂದು ನಾನುರೂಪಾಯ್ ಸಿಕ್ತ box . ಹ್ಮ್ First Starting ಬಂದ್ ಬಿಟ್ಟು ನೂರಿಪ್ಪತ್, ನೂರ್ಮುವತ್, ನೂರ್ನಲ್ವತ್, ಆ ತರ ಆಗೋಯ್ತು.

But Ending ಅಲ್ಲಿ ಮಾತ್ರ ಎಳ್ನೂರ್ ಹತ್ತು, ಎಳ್ನೂರ್ ಇಪ್ಪತ್ತು, ಎಳ್ನೂರ್ ಮುವತ್ತು, ಎಳ್ನೂರ್ ಐವತ್ತು ತನಕ ಹೋಗೈತೆ.

ಪರವಾಗಿಲ್ಲ ಅದೆ first ಇಂದ ಇ rate ಸಿಕ್ಕಿದ್ರೆ ನಿಮ್ ಆದಾಯಕ್ಕು ನಿಮ್ ಖರ್ಚ್ಗು ಇನ್ನ ಜಾಸ್ತಿ ಲಾಭ ಬರ್ತಾ ಇತ್ತಲ್ವ. ಹ ಬರ್ಬೋದಿತ್ತು ಬರ್ತಿತ್ತು ಯಾಕಂದ್ರೆ ಇವಾಗ್ ಇಟ್ಟಿರೋದ್ ಏನ್ loss ಆಗಿಲ್ಲ.

ಅದಕ್ಕ್ ಅದಕ್ಕೆ ಸರೋಗೈತ್ ಅಷ್ಟೆ ಏನ್ ನಮಗೇನ್ ಲಾಭ ಏನ್ ಸಿಕ್ಕಿಲ್ಲ.

but ನೋಡೋಣ next time ಏನಾದ್ರು ದೇವ್ರ್ ಏನಾದ್ರು ಕಣ್ಣೆತ್ ನೋಡುದ್ರೆ.

ನಮ್ ಚಿಕ್ ಬಳ್ಳಾಪುರ, ಕೋಲಾರದಲ್ಲಿ ಜಾಸ್ತಿ ಬೆಳೆಯೋದ್ ಟಮೊಟೊ.

main ಆಗಿದ್ ಇನೊಂದ್ ಎನ್ ಗೊತ್ತಾ ಅದೆ ನಮ್ ಕಡೆ ಇಟ್ರೆ ಒಬ್ರಿಟ್ರೇ ರೈತರು ಎಲ್ರು ಒಂದೇ ಸಲನೆ ಇಟ್ ಬಿಡ್ತಿವಿ.

ನೂರ್ ರಲ್ಲಿ ಒಂದ್ ಎರಡ್ ನಾಲ್ಕ್ percent ಐದ್ percent ಮಾತ್ರ ಇಡ್ತಾರೆ ಏನು ಬೇರೆ time ಅಲ್ಲಿ.

ಇಟ್ರೆ ಎಲ್ಲರು ಒಂದೇ ಸಲನೆ ಇಟ್ ಬಿಡ್ತಾರೆ.

ಆ ಕಾರಣಕ್ಕೆ ನಮ್ಗೆ Rate up and Down ಆಗೋ Chances ಇರುತ್ತೆ.

ಕೋಲಾರ್ Market ನಾವೆಲ್ಲಾ ಹಾಕೋದ್ ಕೋಲಾರ್ Market ಗೆ ಅಲ್ವ .

ಕಡೆನೇ ಹೋಗೋದು ಹೌದು ಯಾಕಂದ್ರೆ ಅಲ್ಲಿ ಸ್ವಲ್ಪ Rate ಸಿಗುತ್ತೆ ಅಂತ ಏನೋ ಹೋಗ್ತಾರೆ

ಆ ರೇಟು plus ಅಲ್ಲಿ ಕೋಲಾರ್ ಮಾರ್ಕೆಟ್ಟೇ.

ನಾವು ಇನ್ನೊಂದು ಏನ್ ಗೊತ್ತ ಇಲ್ಲಿ ಬಾಂಗ್ಲದೇಶ ಬರ್ತಾರೆ ಅಲ rate ಆಗುತ್ತೆ ಅಂತ ಹೇಳ್ತಾರೆ.

ಹ್ಮ್ಮ್ April first first week.

ಈ time ಅಲ್ ಏನಾದ್ರು ನಮ್ಮ ನಾವ್ ಏನಾದ್ರು ಸಸಿ ನೆಟ್ರೆ ನಮ್ ಹೊಲದಲ್ಲಿ.

April, May, June, june Ending July ಅಲ್ಲಿ ಬರುತ್ತೆ ನಮ್ಗೆ ಫಸಲ್ ಬರುತ್ತೆ.

June, Ending July ಅಲ್ಲಿ ಫಸಲ್ ಬಂದ್ರೆ ಆಗ ಬಾಂಗ್ಲದೇಶಕ್ಕೆ ಏನೋ need ಅವ್ರಗ್ ಬೇಕಂತೆ need ಇದೆ ಅಂತೆ ಏನು

ಆಗ ನಮ್ ಕಡೆ ಏನ್ ಮಾಡ್ತಾರೆ ಗೊತ್ತ ನಮ್ಮ ಚಿಕ್ ಬಳ್ಳಾ ಇದೆ ಗುದ್ಗುಂಡೆ side ಈ ಕಡೆ ಎಲ್ಲಾ.

ನಾವೆಲ್ಲಾ season ಅಂತಿವ್ ಅದನ್ನ season ಅಂತ ಕರಿತಿವಿ.

Almost ಎಲ್ರು ನಮ್ ಕಡೆ ಏನಲ್ಲ ಕೋಲಾರ್ side ಎಲ್ಲ ಕಡೆನು ಅಷ್ಟೆ ಇ season ನಲ್ಲಿ.

March Ending April first first week second week ಏನು ಸಸಿ ನೆಟ್ ಬಿಡ್ತಾರೆ.

ನೆಡ್ತಾರೆ ಅದುJune July ಅಲ್ಲಿ ಬರುತ್ತೆ .

ಆಗ ಬಾಂಗ್ಲ ದೇಶದವ್ರ್ ಬರ್ತಾರೆ ಏನು ಕೋಲಾರ Market ಗೆ ಬರ್ತಾರೆ.

ಆಗೆನಾದ್ರು ಅವ್ರ್ need ಜಾಸ್ತಿ ಇದ್ರೆ ಅವಾಗ್ ಅವ್ರು ಬರ್ತಾರ್ ನೋಡಿ ಅವಾಗ್ ಅವ್ರ್ box rate ಹೋಗುತ್ತೆ ಸಾವ್ರೂಪಾಯ್ ಹೋಗುತ್ತೆ ಸಾವ್ರದ್ ನೂರು, ಇನ್ನೂರು, ಸಾವ್ರದ್ ಐನೂರ್ ವರ್ಗು ಹೋಗುತ್ತೆ ಏನು ಹದಿನೈದ್ K G Box .

ನಮ್ದೆ ನಮ್ದೆ ನಮ್ದೆ ಒಂದ್ Three three Years back.

ಎಂಟ್ ನೂರೂಪಾಯ್ ಹೋಗಿರೋದು ನಾನ್ ಮಾರ್ಕೊಂಡ್ ಬಂದಿದೀನಿ Market ನಲ್ಲಿ ನಾನೇ.

ಈ ಮಂಡಿ ಆ ಮಂಡಿ ಅಲ್ಲಿ ನಾನು ಎಂಟ್ ನೂರೂಪಾಯ್ box ಮಾರ್ ಕೊಂಡ್ ಬಂದಿದೀನಿ. Three years back same ಇದೆ ಇದೆ Month ಅಲ್ಲೆ.

ನೋಡೋಣ ಇದೆ ಇನ್ನ ಈಗಿಟ್ಟಿದಿವಿ.

ನೋಡೋಣ ಏನಾಗುತ್ತೂ ಏನೋ ದೇವ್ರ್ ದಯೆ ಯಿಂದ ಏನ್ rate ಸಿಕ್ದ್ರೆ.

ಬೆಳೆ ಇನ್ನೇನ್ ಇಡ್ತಿರ ನೀವು. ನಾವು ಹತ್ತ್ ವರ್ಷ ದಿಂದ ಬೆ ಹತ್ತ್ ವರ್ಷ ದಿಂದ ಏನ್ ಇನ್ನ ಜಾಸ್ತಿನೆ ಆಯ್ತು ಕಬ್ ಬೆಳ್ಕೊಂಡ್ ಬರ್ತಾ ಇದಿವಿ ಅವಾಗ್ಲಿನ್ದಾನು.

ನೀವೆಲ್ಲಾ ಕಬ್ ಜಾಸ್ತಿ ಬೆಳಿತಿರ. hello

ಅದೆ ನೀವು ಕಬ್ಬು ಬೆಳಿತಿರ. ಹಾ ಕಬ್ ಬೆಲಿತಿವಿ ಕಬ್ಬನ್ನ ಬೆಲ್ಲ ಮಾಡ್ತಿವಿ. ಅಂದ್ರೆ ನಿರಾವರಿ ಅಂದ್ರೆ borewell ಇಲ್ಲ ಅಂದ್ರೆ

ಬೆಲ್ಲ ಮತ್ತೆ ಎಲ್ಲ ಕಬ್ಬ್ ಬೆಳೆಯೋದ್ ಅಂದ್ರೆ ಮಂಡ್ಯ District ಹೆವಿ ಅಂದ್ರೆ ಅಲ್ಲೇ ಅದು.

Almost ಎಲ್ಲಾ ninety percent ಮಂಡ್ಯಕ್ ತಗೊಂಡ್ರೆ Example ತಗೊಂಡ್ರೆ ಕಬ್ ಬೇಲಿ

so ಅದಕ್ಕೆ ಇ ಕಡೆ ನಮ್ಮವ್ರ್ ಏನ್ ಮಾಡ್ತಾರಂದ್ರೆ ಅವ್ರ್ ಬೆಲ್ಲ ಮಾಡೋದು ಅವ್ರ್ದೆ ಒಂದ್ ರೀತಿ ಇರುತ್ತೆ ಬೇರೆ ತರ ಇರುತ್ತೆ.

ನಮ್ ಕಡೆ ಎಲ್ಲ ಚಿಕ್ ಬಳ್ಳಾಪುರ ಚಿಕ್ಬಳ್ಳಾಪು Almost ಎಲ್ಲಾ ಚಿಕ್ಬಳ್ಳಾಪುರ ನೆ ಮಾಡೋದು.

ಅಂದ್ರೆ ನಮ್ ಅವ್ರ್ ಮಾಡೋದು ಅಂದ್ರೆ ಬೆಲ್ಲನ ಉಂಡೆ ಮಾಡ್ತಾರೆ.

so ಉಂಡೆ ಮಾಡ್ತಾರೆ ಅದ್ ಉಂಡೆ ಮಾಡ್ ಬಿಟ್ಟು ಅದನ್ನ Market ಗೆ ತಗೊಂಡ್ ಹೋಗ್ತಾರೆ.

ತೋಟದತ್ರ ಬರ್ತಾರೆ ಅವ್ರೆ ತಗೊಂಡ್ ಹೋಗ್ತಾರೆ.

but ಆದ್ರೆ ಏನಂದ್ರೆ ಬೆಲ್ಲಕ್ಕು rate ಅವಕ್ಕೆ ಇದ್ ಯಾವ್ದ್ name ಇದ್ಯಲ್ವ ಬದ್ರಾವತಿ ಬೆಲ್ಲ ಅಂತ.

ಅದೊಂದ್ Market ಬಂದಿಲ್ಲ ಅಂದ್ರೆ ನಮ್ಮಗ್ Total ಒಂದ್ ಮೂಟೆ ಗ್ ಬಂದ್ ಬಿಟ್ಟು ಅರ್ವತ್ತ್ ಎರಡ್ KG ಅಕ್ತಿವಿ .

ಅವ್ರ್ ಆ ಬೆಲ್ಲ ಬಂದಿಲ್ಲ ಅಂದ್ರೆ ನಮ್ದು ಆರ್ ಸಾವರ್ ತನಕ ಹೋಗುತ್ತೆ ಒಂದ್ ಮೂಟೆ ಆರು ಏಳ್ ಸಾವರ್ದ್ ತನಕ ಹೋಗ್ಬೋದು. ಒಂದ್ ಮೂಟೆ ಬೆಲ್ಲ ಅರವತ್ತೆರಡ್ KGದು ಅರ್ ಸಾವಿರ ಏಳು ಸವ್ರ್ರುಪೈ ಹೋಗುತ್ತೆ .

ಅದ್ ಬಂದ್ರೆ ಒಂದ್ ಐದ ಸಾವ್ರ ಐದು ವರೆ ಅಷ್ಟೆ last ಉ

ಕಪ್ಪಗ್ ಇದ್ರೆ ಕಡಮೆ ಹಕೊತಾರೆ ಸ್ವಲ್ಪ ಬೆಲ್ಲ್ಗ್ ಇದ್ರೆ .

rate ಜಾಸ್ತಿ ಇನ್ನು ದ್ಯಸ್ತಿ ಇರುತ್ತೆ ಅವರ್ಗೆ.

ಅದೆ ಭದ್ರಾವತಿ ಬೆಲ್ಲ ಅಂತ ಅಂದ್ರೆ ಈಗ ಅದು white ಇರುತ್ತಾ ಇಲ್ಲ black ಬರುತ್ತಾ. ಅವರ್ದು white ಇರುತ್ತೆ ಸ್ವಲ್ಪ white ಅಂದ್ರೆ white ಇರುತ್ತೆ

ಅಚ್ಚೆ type ಬರುತ್ತೆ box type ಮಾಡ್ಬಿಡ್ತಾರೆ ಅವರು . ಓ box type ಮಾಡ್ತಾರೆ ನಾವು ನೀವು ಕಟ್ಟೋದು ಉಂಡೆ type ಕಟ್ಟಿರ. ಉಂಡೆ ನಾವ್ ಕೈಯಲ್ಲಿ ಹಾಕ್ತಿವಿ ಅವ್ರ್ machine ಅಂದ್ರೆ

ಹ ಅದೇನೂ seal ಬರುತ್ ಅದು ಭದ್ರಾವತಿ ಬೆಲ್ಲ ನೋ ಏನೋ seal ಆಗುತ್ ಸುಮ್ನೆ.

but ತಿಂದರೆ ಉಪ್ಪುಪ್ಪ್ ಇರುತ್ತೆ ಬೆಲ್ಲ but ನಮ್ದ್ ತಿಂದ್ರೆ heavy taste ಇರುತ್ತೆ ನಮ್ಮವ್ದ್ರು.

sweet but ಅವರ್ದು ಉಪ್ಪುಪ್ಪು ಇರುತ್ತೆ ಅಂದ್ರೆ ಜಾಸ್ತಿ ಅವ್ರ್ ಏನ್ ಮಾಡ್ತಾರ್ ಅಂದ್ರೆ.

ಹಾ ಇದು ಏನು Chemical ಜಾಸ್ತಿ ಹಾಕ್ತಾರೆ Chemical ಅಂದ್ರೆ ಇದು, ಅದೇನೂ ಅಂತ ಹೇಳ್ತಾರಲ್ವ.

ಬೆಳ್ಳಗ್ ಆಗ್ಲಿ ಅಂತ ಬೆಲ್ಲನ ಇದ್ ಮಾಡ್ತಾರೆ ಜಾಸ್ತಿ ಇದ್ ಮಾಡ್ತಾರೆ clean ಮಾಡ್ತಾರೆ.

ಬೆಳ್ಳಗ್ ಆಗೋದಕೊಸ್ಕರ ನೆ ಅವ್ರ್ soda

Chemical ಜಾಸ್ತಿ ಹಾಕ್ತಾರೆ but ನಮ್ ಕಡೆ ಏನ್ ಮಾಡ್ತಾರೆ ಅಂದ್ರೆ.

ಅಷ್ಟೊಂದ್ ಹಾಕಲ್ಲ ಯಾಕಂದ್ರೆ ಸ್ವಲ್ಪ light ಆಗಿದ್ರೆ ಸಾಕು ನಮ್ಗ್ ಏನಂದ್ರೆ